ಅಥವಾ ಭಕ್ತಿಯ ಕುಳಿತುಕೊಂಡಿರುವ ದೃಶ್ಯವನ್ನು ನೋಡಬಹುದಾಗಿದೆ.

ಹಾಗು ಈತನು ಹಿಂದೆ ಒಂದು ಗಿಡವು ಸಹ ಇದೆ.

ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಮೂವರು ಗಂಡು ಮಕ್ಕಳು ತೆಗೆದುಕೊಳ್ಳುತ್ತಿರುವ ಫೋಟೋ ವಾಗಿದೆ.

ಮತ್ತು ಈ ಕೆರೆಯಲ್ಲಿ ನೀರು ನಿಂತುಕೊಂಡಿರುವ ದೃಶ್ಯವನು ಕಾಣಬಹುದಾಗಿದೆ.

ಚಿತ್ರದಲ್ಲಿ ನಾವು ಒಂದು ವಿಶಾಲವಾದಂತ ಮನೆಯನ್ನು ಗಮನಿಸಬಹುದಾಗಿದೆ.

ಮತ್ತು ಇಲ್ಲಿ ಸುತ್ತಲು ಒಂದು ಡೈನಿಂಗ್ ಟೇಬಲ್ ಅನ್ನು ನಾವು ಕಾಣಬಹುದು.

ಹಾಗು ಎಡ ಮತ್ತು ಬಲ ಭಾಗದಲ್ಲಿ ಕಟ್ಟಿಗೆಯ ಚೇರ್ ಗಳನ್ನು ವೀಕ್ಷಿಸಬಹುದಾಗಿದೆ.

ಮೇಲ್ಗಡೆ ಒಂದು ಕರೆಂಟ್ ಹತ್ತಿರುವ ದೃಶ್ಯವನ್ನು ಗಮನಿಸಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ವಿಶಾಲವಾದ ಮೈದಾನವನ್ನು ವೀಕ್ಷಿಸಬಹುದಾಗಿದೆ.

ಮತ್ತು ಮುಂದುಗಡೆ ಒಂದು ಸ್ಕೂಟಿ ಯನ್ನು ಸಹ ನಾವು ಗಮನಿಸಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಕಟಿಂಗ್ ಶಾಪ್ ಅನ್ ಅಂಗಡಿಯನ್ನು ವೀಕ್ಷಿಸಬಹುದಾಗಿದೆ.

ಮನೆಯ ಮೇಲೆ ಒಂದು ಸಿನಟಸ್ಕನ್ನು ಅನ್ನು ನಾವು ಕಾಣಬಹುದಾಗಿದೆ.

ಮತ್ತು ಪಕ್ಕದಲ್ಲಿ ಚೇರ್ ಸಹ ಇದೆ.

ಇಲ್ಲಿ ಒಂದೇ ಬಗೆಯ ಕೋಳಿ ಗಳನು ವೀಕ್ಷಿಸಬಹುದು.

ಹಾಗು ಪಕ್ಕದಲ್ಲಿ ಒಂದು ದೊಡ್ಡದಾದಂತಹ ಮರಗಳನ್ನು ನೋಡಬಹುದಾಗಿದೆ.